ಆಹ್ಹ್ ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ಅಲ್ಲಿ ನಮಗೆ ಏನು ಬೇಜಾರ್ ಇದ್ರು ಅಲ್ ಒಮ್ಮೆ ನಿತ್ಕೊಂಡ್ ಅದನ್ನ ನೋಡಿದಾಗ ಎಸ್ಫೇಷಿಯಲ್ಯ್ ಫ್ರೆಂಡ್ಸ್ ಜೊತೆ ಹೋದಾಗ ರಿಲ್ಯಾಕ್ಸ್ ಆಗಿ ಫೀಲ್ ಆಗತೀವಿ ನಾವು ಅದ್ ತುಂಬಾ ಚೆಂದ ಇರುತ್ತೆ ನೋಡೋಕ್ ಕೂಡ.

ಇಲ್ಲಿ ಫುಲ್ಲು ಕೇಕ್ ಈಸ್ ಚೊಕ್ಲೆಟ್ಸ್ ಆಂಡ್ ಬಿಸ್ಕೆಟ್ಸ್ ಎಲ್ಲಾ ಕೂಡ ಇದೆ ಬಟ್ ನಂಗೆ ಚಾಕ್ಲೆಟ್ ಅಷ್ಟೊಂದ್ ಇಷ್ಟ ಇಲ್ಲ ಬಿಸ್ಕೆಟ್ಸ್ ತುಂಬಾ ತಿಂತೀನಿ ಆಂಡ್ ಕೇಕ್ಸ್ ಅಂತೂ ವಾವ್ ಅದ್ ಎಷ್ಟ್ ಚೆನ್ನಾಗ್ ಡೆಕೋ ರ್ ಮಾಡಿದ್ದಾರೆ ಅಂದ್ರೆ.